ಆ ಇಲ್ಲಿರುವ ಒಂದು ಚಿತ್ರವೇನೆಂದರೆ ಬ್ಯಾಂಕ್ ಚಿತ್ರವಾಗಿದೆ .

ಬ್ಯಾಂಕಿನಲ್ಲಿ ನಮಗ ಅ ಹೊಸ ಹೊಸ ಲೋನ್ ಗಳನ್ನು ಕೊಡುತ್ತಾರೆ ಮತ್ತು ಸಾಲವನ್ನು ಕೊಡುತ್ತಾರೆ.

ಮತ್ತು ನಾವು ಅಲ್ಲಿ ಹೋಗಿ ದುಡ್ಡುಗಳನ್ನು ಜಮಾ ಕೂಡ ಮಾಡಬಹುದು ನಮಗೆ ಬೆಕಾದ ಸಮಯದಲ್ಲಿ.

ಅ ತುಂಬಾ ನೀಟಾಗಿದೆ ಇದನ್ನು ಕಲ್ಲಿನಿಂದ ಕೆತ್ತಿದರಿಂದ ತುಂಬ --

ಇದು ವೈಕಲ್ಸ್ ಗಳನ್ನು ರೆಡಿ ಮಾಡುವ ಶಾಪ್ ಆಗಿದೆ ಮತ್ತು --

ಅವನು ಕೂಡ ಆ ಕಾರನ್ನು ರೆಡಿ ಮಾಡುತ್ತಿದ್ದಾನೆ.

ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಬೇರೆ ಕಡೆ ದಾರಿ ಇಲ್ಲವೆನಿಸಿದರೆ --

ಇಲ್ಲಿ ಒಂದು ಬ್ಯಾಂಕ್ ಇದೆ ಅದರ ಹೆಸರು ಎಸ್ಸ್ ಬ್ಯಾಂಕ್ ಮತ್ತು --

ಇದು ಒಂದು ಜಿಯೊ ಶಾಪ್ ಆಗಿದೆ ಇಲ್ಲಿರುವ ಚಿತ್ರ ಜಿಯೋ ಶಾಪ್ .

ಅ ಎಲ್ಲಾ ಪ್ರವಾಸಿಗರು ಕೂಡ ಬಂದು ಅಲ್ಲಿ ಫೋಟೋ ವನ್ನು ತೆಗಿಸಿಕೊಂಡು ಹೋಗುತ್ತಾರೆ ಮತ್ತು --

ಅ ನೈಟ್ ಕೂಡ ಅಷ್ಟೆ ಚೆನ್ನಾಗಿ ಕಾಣಿಸಿಬಹುದು.

ಟ್ರೈನ್ ನಲ್ಲಿ ಹೋಗುವಾಗ ತುಂಬ ಸುರಕ್ಷಿತವಾಗಿರಬೇಕು ಜನರು ಕೂಡ --

ಇಲ್ಲಿ ಒಂದು ಕಾರ್ಣಾಟಕ ಬ್ಯಾಂಕ್ ಇದೆ.

ಸೆಕೆಂಡ್ ಸಾಟರ್ಡೆ ಬ್ಯಾಂಕ್ ಗಳನ್ನು ಕ್ಲೋಸ್ ಮಾಡುತ್ತಾರೆ.

ಆ ಅವರು ಹಾಕಿಕೊಂಡಿರುವ ಡೊಳ್ಳುಗಳನ್ನು ನೋಡಿದರೆ ತುಂಬಾ ಡಿಫರೆಂಟ್ ಇವೆ ಮತ್ತು --

ಇಲ್ಲಿ ಒಂದು ದೊಡ್ಡ ಶಿಪ್ ಇದೆ ಮತ್ತು --

ವಸ್ತುಗಳು ಕೂಡ ಇವೆ ಅ ಅಲ್ಲಿ ಒಂದು ಕಲ್ಲಿನ ಬಾವಿ ಕೂಡ ಇರಬಹುದು.

ಈ ಆಟವನ್ನು ಆಡುವುದರಿಂದ ಮೆಂಟಲಿ ಫ್ರೆಶ್ ಆಗುತ್ತಾರೆ ಮತ್ತು --

ಏಸು ಕೂಡ ಒಂದು ದೇವರು ಮತ್ತು ಎಲ್ಲರು ಎಸುವನ್ನು ನಂಬಿದರೆ.

ಎಲ್ಲರಿಗು ಒಳ್ಳೆಯದಾಗುತ್ತದೆ ಏಸುವಿನ ಸಿಂಬಲ್ ಪ್ಲಸ್ --

ಮತ್ತು ಆ ಪ್ರಾಣಿಗಳನ್ನು ನೋಡಿದರೆ ತುಂಬಾ ಭಯಂಕರವಾಗಿದೆ .

ಇದು ಬೆಳಗಾವಿಯಲ್ಲಿ ಇದೆ ಏಕೆ ಮತ್ತು ಇಲ್ಲಿ ನೋಡಿದರೆ ತುಂಬಾ --

ಆ ಮ್ಯಾಟ್ ಗಳ ಚಿತ್ರವಾಗಿದೆ ಮ್ಯಾಟ್ ಅಂದರೆ ಮನೆಯ ಮೆ ಮನೆಯ ಒಳಗೆ ಕಾಲು ಒರೆಸಿಕೊಳ್ಳಲು ಹಾಕುವ ಮ್ಯಾಟ್ ಆಗಿದೆ.

ಟ್ರ್ಯಾಫಿಕ್ ಗಳಲ್ಲಿ ಅ ಜನರಿಗೆ ಬಸ್ಸ್ ಕೂಡ ಸಿಗದೆ ಇದ್ದಾಗ ಇದನ್ನು ಇದರ ಮೆಲೆ ಹತ್ತಿಕೊಂಡು ಹೋಗುತ್ತಾರೆ ಮತ್ತು ಇವರು ಸಹಾಯ ಮಾಡುತ್ತಾರೆ.

ಬುಕ್ಸ್ ಸೆಂಟರ್ ಆಗಿದೆ ಅದರ ಹೆಸರು ಶ್ರೀ ಹಿಂಗ್ಲಾಜ್ ಬುಕ್ಕ್ ಡಿಪೋ.

ಮತ್ತು ಅಲ್ಲಿ ಮೂರು ಜನ ಜನಗಳು ಕೂಡ ಬುಕ್ಕ್ಸ್ ಗಳನ್ನು --

ಬುಕ್ಕ್ಸ್ ಸೆಂಟರ್ ನಲ್ಲಿ ಎಲ್ಲ ತರಹದ ಬುಕ್ಕ್ಸ್ ಗಳು ಕೂಡ ಸಿಗುತ್ತವೆ.

ಇಲ್ಲಿ ಎಲ್ಲ ತರಹದ ವಸ್ತುಗಳು ಕೂಡ ಸಿಗುತ್ತದೆ ಎನಂದರೆ.

ಹಾಗಾಗಿ ಎಲ್ಲರು ಮಾರ್ಕೆಟಿಗೆ ಹೋಗಿ ತೆಗೆದುಕೊಳ್ಳಿ.